ಮತ್ತು ಇಲ್ಲಿ ಒಂದು ಕುರ್ಚಿಯನ್ನು ಕಂಡು ಬರುತ್ತಾ ಇದೆ ಗೋಡೆಯ ಮೇಲೆ ಹಲವಾರು ಹೂಗಳನ್ನು ಅಚ್ಚಲಾಗಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ವಿಜಯಲಕ್ಷ್ಮಿ ಸಿಲ್ಕ್ ಹೌಸ್ ಎಂಬ ಒಂದು.

ಮತ್ತು ಇಲ್ಲಿ ಹೊರಗಡೆ ಕೆಲವು ವಸ್ತುಗಳನ್ನು ತಂಗಾಯಿಸಿದ್ದಾರೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ವೈಷ್ಣವಿ ರೆಸ್ಟೋರೆಂಟ್ ಅನ್ನು ಕಂಡುಬರುತ್ತಾಯಿದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಬ್ಬ ವ್ಯಕ್ತಿಯನ್ನು ಕಂಡು ಬರುತ್ತಾ ಇದ್ದಾನೆ.

ಮತ್ತು ಕಪ್ಪು ಮತ್ತು ಬಿಳಿ ಬಣ್ಣದ ಮೇಜು ಇದೆ ಮತ್ತು ನಾಲ್ಕು ಬಿಳಿ ಬಣ್ಣದ ಕುರ್ಜಿಗಳು ಕಂಡು ಬರುತ್ತಾ ಇದೆ.

ಚಿತ್ರದಲ್ಲಿ ತೋರಿಸಿದಂತೆ ನಮಗೆ ಇಲ್ಲಿ ಒಂದು ನೀರಿನಿಂದ ಮಾಡಲ್ಪಟ್ಟ ಒಂದು ಪಾರ್ಕ್ ಅನ್ನೋ ಕಂಡು ಬರುತ್ತಾ ಇದೆ.